ಅಪಾರ್ಟ್ಮೆಂಟ್ನ ಔಟ್ ಸೈಡ್ ಲುಕ್ ಆಗಿರುತ್ತೆ ಇದು ಹೊರಗಿನ ದೃಶ್ಯ ಆಗಿರುತ್ತೆ. ಅದರ ಪಕ್ಕದಲ್ಲಿ ಏನೋ ಗಿಡಗಳು ಮರ ಗಿಡ ಕಾಣ್ತಾ ಇದೆ.

ಮತ್ತೆ ಫೆಡ್ ಲೈಟ್ ಕಾಣ್ತಾ ಇದೆ ಇದು ರಾತ್ರಿ ಹೊತ್ತು ತೆಗೆದಿರುವ ಫೋಟೋ ಅನ್ಸುತ್ತೆ .

ಅವರ ಸುತ್ತಲೂ ಯೋಗಾಸನ ಮಾಡುವ ಮ್ಯಾಟ್ ನಮಗೆ ಕಾಣ ಸಿಗುತ್ತದೆ.

ಕೊಳ ಇದ್ದು ಅದರ ಮೇಲೆ ಒಂದು ಸುಂದರವಾದ ಕಾಣಬಹುದಾಗಿದೆ ಬೆಟ್ಟವನ್ನು ಕೂಡ ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ವ್ಯಾಯಾಂ ಶಾಲೆಯ ಒಳಾಂಗಣವನ್ನು ಕಾಣಬಹುದಾಗಿದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ವ್ಯಾಯಾಮ ಮಾಡುತ್ತಿರುವ ದೃಶ್ಯವನ್ನು ಕಾಣಬಹುದು.

ನಾವು ಈ ಚಿತ್ರದಲ್ಲಿ ಒಂದು ಮನೋಮೋಹಕ ಸುಂದರವಾದ ದೃಶ್ಯವನ್ನು ಕಾಣುತ್ತಿದ್ದೇವೇ .

ನಾವು ಇಲ್ಲಿ ಹೇರ್ ಕಟಿಂಗ್ ಶಾಪ್ ಅನ್ನು ಕಾಣಬಹುದಾಗಿದೆ .